ನೋ ಪಾರ್ಕಿಂಗ್ ಅಂತ ಬೋರ್ಡ್ ಇರುವ ಸ್ಥಳದಲ್ಲಿ ಯಾವ ಜೀಪ್ ಗಳು ಯಾವ ಗಾಡಿಗಳು ಏನು ಇರುವುದಿಲ್ಲ.

ಗಾಡಿಗಳು ತುಂಬಾ ಹೊಲಸಾದಾಗ ಇದು ಗಾಡಿ ನೋಡಕ್ಕೆ ಆಗದಿರೋಷ್ಟು ಧೂಳು ಕೂತ್ಕೊಂಡಿದ್ದಾಗ ಹಚ್ಚಿದಾಗ --